ಇದು ಒಂದು ರೀತಿಯ ಎತರವಾದಂತಹ ಸೂರ್ಯೋದಯದ ಸ್ಥಳ ಅಂತಾಲು ಕರೆಯುತಾರೆ ಏಕ ಅಂದರೆ ಇದು ಮರ ಗಿಡಗಳನ್ನು ಹಾಗು --

ಇದು ಕುಡಾ ಒಂದು ಅತಿ ಎತ್ತರವಾದಂಥಹ ದೃಶ್ಯ ಏಕೆ ಅಂದರೆ ಸೂರ್ಯೋದಯ ಆಗುವಂತಹ ದೃಶ್ಯ ಏಕೆ ಅಂದ್ರೆ ಸೂರ್ಯೋದಯ ಅಥವಾ ಸೂರ್ಯ ಸಮಯದಲ್ಲಿ --

ದೊಡ್ಡದಂಥ ಉಡುಪಿ ಹೋಟೆಲ್ ಅಂತಾನು ಅಂತ ಕರೆಯುತಾರೆ. ಏಕೆ ಅಂದ್ರೆ ಇದು ಕಾರು ಗಳು ಅದೆ ರೀತಿಹಾಗಿ ಅತಿ ಹೆಚ್ಚು ವಾಹನಗಳನ್ನು ಸಹಿತ ನಿಲ್ಲಿಸಿದ್ದಾರೆ.

ಅದೇ ರೀತಿ ಈಗ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಶಾಪ್ ಅಂತ ಕರೀಬೋದು ಎಸ್ ಅದರ ಸುತ್ತ ಹರಿ ಬಿಳಿ ಹಾಗು ನೀಲಿ ಬಲೂನ್ಗ ಳಿಂದ ಹೋ ಗ್ರ್ಯಾಂಡಿಂಗ್ ಮಾಡಿ ಓಪನ್ ಅನ್ನು ಮಾಡುತಿದಾರೆ ಅದೇ ರೀತಿ ಹಲವಾರು ಜನರು --